ಚಿತ್ರದಲ್ಲಿ ನಾವು ಒಂದು ಹಡಗನ್ನು ಕಾಣಬಹುದು ಮತ್ತು ಸುತ್ತಾ ಮುತ್ತಲು ನೀರಿನಿಂದ ಕೂಡಿರುವ ಒಂದು ನದಿಯನ್ನು ಕಾಣಬಹುದು ಮತ್ತು ನದಿಯ ಸುತ್ತಾ ಮುತ್ತಾ ಹಚ್ಚ ಹಸಿರಿನಿಂದ ಕೂಡಿದ ಗಿಡ ಮರಗಳು ಸಹ ಬೆಳಿದಿದಾವೆ.

ಇದು ಒಂದು ಎಲ್ಲರಿಗೂ ಇಷ್ಟವಾಗುವಂತಹ ಮತ್ತು ಎಲ್ಲರಿಗೂ ಸಹಾಯಕವಾಗುವಂತಹ ಅಂಗಡಿಯಾಗಿದೆ ಇಲ್ಲಿ ಆಹ್ ಎಲ್ಲಾ ರೀತಿಯಾ ಔಷಾದಿಗಳು ನಮಗೇ ಸಿಗುತ್ತದೆ.

ಈ ಚಿತ್ರದಲ್ಲಿ ನಮ್ಮಗೆ ಬಂಧನ್ ಬ್ಯಾಂಕ್ ಕಾಣಿಸುತ್ತಿದೆ ಮತ್ತು ಅದರ ಪಕ್ಕದಲ್ಲಿಯೇ ಎ_ಟಿ_ಎಮ್ ಸಹ ಕಾಣಿಸುತ್ತಿದೆ ಸುತ್ತ ಮುತ್ತಲು ಗಾಡಿಗಳು ನಿಂತ್ಇದ್ದವೆ.

ಇದು ಒಂದು ಸಭಾ ಮಂಡಳಿ ಹಾಗಿದೆ ಇಲ್ಲಿ ಪುರುಷರು ಮಹಿಳೆಯರು ಇನ್ನೂ ಇತರ ವಯೋ ವೃದ್ಧರೂ ಸಹ ಇಲ್ಲಿ ಈ ಸಭೆಗೆ ಸೇರಿದಾರೆ ಅಲ್ಲಿ ಒಂದು ಸ್ವಾಮೀಜಿ ತನ್ನ ಒಪೀನಿಯನ್ ಅನ್ನು ಹೇಳುತ್ತಾ ಇದ್ದಾನೆ.

ಈದಲ್ಲಿ ನಾವು ಒಂದು ಬುಕ್ ಸ್ಟಾಲ್ ನೋಡಾಬಹುದು ಆ ಬುಕ್ ಸ್ಟಾಲ್ ಹೊಸದಾಗಿ ಕಾಣಿಸುತಿದೆ ಆದ್ದರಿಂದ ಆ ಬುಕ್ ಸ್ಟಾಲ್ ಓನರ್ ಅಲ್ಲಿ ದೇವರ ಫೋಟೋ ಗಳನ್ನು ಇಟ್ಟು ಪೂಜೆ ಮಾಡುತ್ತಿದ್ದಾನೆ.

ಇದು ಎಲ್ಲರಿಗೂ ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುವಂತಹ ಒಂದು ಬ್ಯಾಂಕ್ ಆಗಿದೆ.

ಮರುಕಟ್ಟೆನ್ನು ನೋಡಬಹುದು ಆ ಮಾರುಕಟ್ಟೆಯಲ್ಲಿ ಕಿರಾಣಿ ಅಂಗಡಿ ಸೊಪ್ಪು ಹಣ್ಣು ತರಕಾರಿ ಎಲ್ಲಾ ರೀತಿಯಾ ಸಾಮಾನುಗಳ್ಳನ್ನುನಮಗೆ ದೊರಕುತ್ತದೆ ಎಂದೂ ಕಾಣಿಸುತ್ತಿದೆ.

ಇದು ತುಂಬಾ ಪ್ರೇಕ್ಷಣಿಕ ಸ್ಥಳವಾಗಿದೆ ಮತ್ತು ಕಣ್ಣಿಗೆ ಮುದವನ್ನು ನೀಡುವಂತಹಾ ಒಂದು ಪ್ರದೇಶವಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪೆಟ್ರೋಲ್ ಬಂಕ್ ಅನ್ನೂ ಕಾಣಬಹುದು. ಈ ಪೆಟ್ರೋಲ್ ಬಂಕ್ ಅನ್ನೂ ಮುಂದೆ ಗಾಡಿಯನ್ನು ನಿಲ್ಲಿಸಿಕೊಂಡು ತುಂಬಾ ಜನರು ಸಾರದಿ ಸಾಲಿನಲ್ಲಿ ಪೆಟ್ರೋಲ್ ಗಾಗಿ ಕಾಯುತ್ತಿದರೆ.

ಇ ಚಿತ್ತ್ರದಲ್ಲಿ ನಾವು ಒಂದು ಶಾಲೆಯ ಸಮಾರಂಭವನ್ನು ನೋಡಬಹುದು. ಈ ಚಿತ್ತ್ರದಲ್ಲಿ ಗಂಡು ಮಕ್ಕಳ್ಳು ಹೆಣ್ಣುಮಕ್ಕಳು ಒಂದೇ ರೀತಿಯ ಸಮವಸ್ತ್ರವನ್ನು ಧರಿಸಿ ನೃತ್ಯ ಮಾಡುತ್ತಿರುವಂತೆ ಕಾಣ್ಣಿಸುತಿದೆ ಅಥವಾ ಯಾವುದೊ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವಂತ್ತೆ ಕಾಣಿಸುತ್ತಿದೆ.

ಇ ಚಿತ್ತ್ರದಲ್ಲಿ ನಾವು ಒಂದು ಬಸ್ಟ್ಯಾಂಡನ್ನು ನೋಡಬಹುದು ಕಂಡೆಕ್ಟರ್ ಬಸ್ನ ಮುಂದೆ ನಿಂತ್ತು ಕೂಗುತ್ತಿದ್ದಾರೆ ಇನ್ನು ಕೆಲವರು ಬಸ್ಗಾಗಿ ಕಾಯುತ್ತಿದ್ದಾರೆ ಇನ್ನು ಕೆಲವು ಬಸ್ಗಳ್ಳು ಅಲ್ಲಿ ಅಲ್ಲಿ ನಿಂತಿದ್ದಾವೆ ಕೆಲವರು ಬಸ್ಗಳ್ಲನ್ನು ಹುಡುಕಾಡುತಿದ್ದಾರೆ.

ಈ ಚಿತ್ರದಲ್ಲಿ ನಮ್ಮಗೇ ಒಂದು ರೋಡ್ ಕಾಣಿಸುತ್ತಿದೆ ರೋಡ್ ನಾ ಸುತ್ತಾ ಮುತ್ತಾ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ದೊಡ್ಡ ದೊಡ್ಡ ಗಿಡ ಮರಗಳು ಬೆಳಿಸಿದರೆ ಇಲ್ಲಿ ಜನರು ವಾಹನಗಳನ್ನು ಚಲಾಯಿಸುತ್ತಾ ಹೋಗುತ್ತಿದರೆ.

ಮತ್ತು ಯೋಗಾಸನ ಮಾಡುವುದರಿಂದ ನಮ್ಮಾ ದೈಹಿಕ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತದೆ ಮತ್ತು

ಚಿತ್ರದಲ್ಲಿ ಮಕ್ಕಳು ಫುಟ್ಬಾಲ್ ಆಡುವುದನ್ನು ನೋಡಬಹುದು ಇಲ್ಲಿ ಅನೇಕ ರೀತಿಯಾ ಮಕ್ಕಳು ಫುಟ್ಬಾಲ್ ಅನ್ನೂ ಆಡುತ್ತಿದ್ದಾರೆ ಅವರು ತುಂಬಾ ಸಂತೋಷದಯಕವಾಗಿ ಇರುವಂತೆ ಕಾಣಿಸುತ್ತಿದೆ.